ಇದು ಒಂದು ವೀ_ಕೆ ಇನ್ಸ್ಟಿಟ್ಯೂಷನ್ ಕಾಲೇಜ್ ಇದೆ.

ಮತ್ತು ಐದರಿಂದ ಆರು ಬೆಂಚಸ್ ಗಳು ಇವೆ ಮತ್ತು ಒಂದು ಗಿಡ ಇದೆ.

ಅದರ ಮೇಲ್ಗಡೆ ಬಂದು ಚಿಕ್ಕ ಪೈಪ್ ಇದೆ ಪಕ್ಕದಲ್ಲಿ ವೈರ್ ಇದೆ.

ಇದು ಒಂದು ನ್ಯೂ ಪೂನಂ ಜುವೆಲ್ಲರ್ಸ್ ಶಾಪ್ ಇದೆ.

ಇಲ್ಲಿ ಒಂದು ಕುರಿ ಕುಂತಿದೆ ಹಾಗು ಜರ್ರ ದೂರದಲ್ಲಿ ಮೂರು ಅಥವ ನಾಲ್ಕು ಕುರಿಗಳು ಇವೆ.

ಇಲ್ಲಿ ನಾಲ್ಕರಿಂದ ಐದು ಪ್ಯಾನ್ಸ್ ಗಳು ಇವೆ ಮತ್ತು ಲೈಟ್ಸ್ ಗಳು ಇವೆ.

ಮತ್ತು ಪಕ್ಕದಲ್ಲಿ ಹುಲ್ಲು ಇದೆ ಸುತ್ತ ಮುತ್ತಲು ಕಾಂಪೌಂಡ್ ಇದೆ.

ಮತ್ತು ಹಿಂದುಗಡೆ ಬಹಳಷ್ಟು ಗಿಡಗಳು ಇವೆ.

ಮತ್ತು ಎದುರಗಡೆ ಒಂದು ಬಕೆಟ್ ಇದೆ ಮತ್ತು ಇನ್ನೊಂದು ಜಗ್ ಇದೆ.

ಮತ್ತು ಒಬ್ಬ ಮನುಷ್ಯನು ಜಿಮ್ ಮಾಡುತ್ತಿದ್ದಾನೆ ಎದುರುಗಡೆ ಒಂದು ಬೋರ್ಡ್ ಇದೆ.

ಇದು ಒಂದು ಟೈಲ್ಸ್ ಶಾಪ್ ಇದೆ ಒಳಗಡೆ ಬಹಳಷ್ಟು ಲೈಟ್ಸ್ ಗಳು ಇವೆ.

ಮತ್ತು ಒಂದು ಗೇಟ್ ಇದೆ ಪಕ್ಕದಲ್ಲಿ ಒಂದು ಹೂವಿನ ಕುಂಡವಿದೆ.

ಇದು ಒಂದು ಎಸ್_ ಬಿ_ ಆರ್ ಕನ್ಸ್ಟ್ರಕ್ಷನ್ ಅಂಡ್ ಅರ್ಥ್ ಮೂವರ್ಸ್ ಎಂಬ ಬ್ಯಾನರ್ ಅನ್ನು ಹೆಚ್ಚಿದ್ದಾರೆ.

ಎರಡರಿಂದ ಮೂರು ಲೈಟ್ ಕಾಣುಸ್ತಾಯಿವೆ ಮತ್ತು ಶಟರ್ ಸಹ ಕಾಣಿಸ್ತಾಯಿದೆ.

ಇಲ್ಲಿ ಒಂದು ಕಾರ್ ಕಾಣಿಸ್ತಾ ಇದೆ ಮತ್ತು ರೋಡ್ ಕಾಣಿಸ್ತಾ ಇದೆ.

ಮತ್ತು ಕಟ್ಟಡದ ಮೇಲೆ ಎರಡು ಸಿಂಟೆಕ್ಸ್ ಇವೆ ಮತ್ತು ಪಿಲ್ಲರ್ಸ್ ಗಳು ಇವೆ.

ಇಲ್ಲಿ ಶ್ರೀ ಜಯಲಕ್ಷ್ಮಿ ಶ್ರೀನಿವಾಸ್ ಕಲ್ಯಾಣ ಮಂಟಪ ಇದೆ ಮುಂದ್ಗಡೆ ಒಂದು ಟೇಬಲ್ ಇದೆ.